ಇಲ್ಲಿ ಕಾರ್ ಇದೆ ಮತ್ತು ಸೈಕಲ್ ಇದೆ ಏರ್ ಇಬ್ಬರು ಜನ ಇದ್ದಾರೆ ಇದೊಂದು ಸರ್ಕಾರಿ ಜಾಗ ಆಗಿದೆ ಮತ್ತು ಎರಡು ವ್ಯಾನ್ ಮತ್ತು ಬಸ್ ಗಳಿವೆ ಬೈಕ್ ನ ಇದ್ ಕಾಣಿಸ್ತಿದೆ ಕಿಟ್ ಕನಾ ಗ್ಲಾಸ್ ಕಾಣಿಸ್ತಿದೆ ಮತ್ತು ಮರ ಇದೆ ಸುತ್ತಲೂ ಗ್ರೀನರಿ ಆಗಿದೆ

ಹಮ್ ಇದು ಒಂದು ಜಿಮ್ ಆಗಿದೆ ಜಿಮ್ ಅಲ್ಲಿ ವರ್ಕೌಟ್ ಮಾಡೋ ಪ್ಲೇಸಸ್ ಇದೆ ಮತ್ತು ಡಂಬೆಲಸ್ ಇದೆ ವೆಯಿಟ್ ಲಿಫಟಿಂಗ್ಸ್ ಇದೆ ಮತ್ತು ವೈರಿಂಗ್ಸ್ ಇದೆ ಮ್ಯಾಟ್ ಇದೆ ರೆಡ್ ಕಲರ್ ಇದ ಇದೆ ಲೈಟ್ಸ್ ಇದಾವೆ ಗ್ಲಾಸ್ ಇದೆ ಮತ್ತು ವೆಯಿಟ್ ಲಿಫ್ಟರ್ ಇದೆ.

ಕಲಾ ತರಬೇತಿ ಕೇಂದ್ರವಾಗಿದ್ದು ಇಲ್ಲಿ ವ್ಯಾನ್ ಇದೆ ಇಲ್ಲಿ ತರಬೇತಿಯನ್ನು ಕೊಡುತ್ತಾರೆ.

ಹಾ ಇದು ಒಂದು ಗೋಲ್ ಗುಂಬಜ್ ಪ್ಲೇಸ್ ಆಗಿದೆ ಮತ್ತೆ ಇದರಲ್ಲಿ ಲೈಟ್ಸ್ ಇದೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದನೇ.

ಮತ್ತು ಗೋಲು ಗುಮ್ಮಟಗಳೆ ಲೈಟ್ ಇದೆ ಜನಗಳ ನಿಂತಿದ್ದಾರೆ ಮತ್ತು ಕಂಬ ಇದೆ ನೀರ್ ಗಳಿದೆ ಗೋಲು ಗೊಮ್ಮಟ ಬಾಗಿಲುಗಳಿವೆ ಎಲ್ಲ ರೀತಿಯ ವಸ್ತುಗಳಿವೆ ಕೆಳಗೆ ಪೈಪರು ಬಿದ್ದಿದೆ.

ಇಲ್ಲಿ ಲೈಟ್ ಕಂಬಗಳು ಇವೆ ಮತ್ತು ಎಲ್ಲಾ ರೀತಿಯ ವಸ್ತುಗಳು ಎಲ್ಲಾ ರೀತಿಯ ಫ್ರಿಡ್ಜ್ ಹಳೆಯದು ಮತ್ತು ಎಲ್ಲಾ ರೀತಿಯ ಇದೆ ಫ್ರಿಡ್ಜ್ ಇದೆ ನೀರಿದೆ ಸ್ವಿಮ್ಮಿಂಗ್ ಪೂಲ್ ಇದೆ ಕಲ್ಲುಗಳಿದೆ ಬಾರಿ ಇದೆ ಇದು ಇದೆ ಎಲ್ಲಾ ರೀತಿಯ ವಸ್ತುಗಳು ಇವೆ